ಇಟ್ಟಿದ್ದಾರೆ ಪ್ಲೇಟಿನ ಕೆಳಗೆ ಒಂದು ನೀಲಿ ಬಣ್ಣದ ಟ್ರೇ ಇದೆ.

ಒಳಗೆ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನು ನೋಡುತ್ತಾ ನಿಂತಿದ್ದಾನೆ.

ಬಸ್ ನಿಲ್ದಾಣವು ಕೆಂಪು ಮತ್ತು ಹಳದಿ ಬಣ್ಣಗಳಿಂದ ಕೂಡಿದೆ.

ಈ ಕೊಠಡಿಯಲ್ಲಿ ರೋಗಿಗಳಿಗಾಗಿ ಬೆಡ್ ಗಳನ್ನು ಹಾಕಲಾಗಿದೆ ಇದರಲ್ಲಿ ಇದರಲ್ಲಿ ಪ್ರತಿ ಬೆಡ್ ನ ಹತ್ತಿರ ಒಂದೊಂದು ಕಸದ ಬುಟ್ಟಿಯನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ವಾಹನ ಹಾಗು ಕೆಲವು ಬೈಕ್ ಗಳು ಕಾಣಿಸುತ್ತಿವೆ.

ಇದರಲ್ಲಿ ಕುಳಿತುಕೊಳ್ಳುವ ಚೇರ್ ಮತ್ತು ಗಡಿಯಾರ ಕಾಣಿಸುತ್ತದೆ.

ಇದರಲ್ಲಿ ಹಲವು ವಿದ್ಯುತ್ ದೀಪಗಳನ್ನು ಹಾಕಿರುವುದು ಕಾಣಿಸುತ್ತದೆ.

ಮೈದಾನವು ಸುಂದರವಾದ ಹಸಿರು ಹುಲ್ಲುಗಳಿಂದ ಕೂಡಿದೆ.

ಪ್ರತಿಮೆ ಮುಂದೆ ಕೆಲವು ಭಕ್ತರು ಪ್ರಾರ್ಥಿಸುತ್ತಿದ್ದಾರೆ ಕೆಲವರು ನಾಣ್ಯಗಳನ್ನು--

ಇದು ಒಂದು ಬಹಳ ಮುಖ್ಯವಾದ ಬಮೂಲ್ ಮಿಲ್ಕ್ ಯೂನಿಯನ್ ಎಲ್_ಟಿ_ಟಿ ಆಗಿದೆ.

ಇದು ಒಂದು ಮೀನುಗಳನ್ನು ಮಾರಾಟ ಮಾಡುವ ಅಂಗಡಿಯಾಗಿದೆ.